ಮತ್ತು ಹಸಿರು ಬಣ್ಣದ ಬಾಕಿಲುಗಳು ಇಟ್ಟಿದ್ದಾರೆ.

ಇದರ ಮೇಲೆ ಬಿಳಿ ಬಣ್ಣದ ಬಟ್ಟೆಯನ್ನು ಹಾಕಿದ್ದಾರೆ.

ಲೈಟೊಂದು ಉರಿಯುತ್ತಿದೆ ಮತ್ತು ಕೂಲರ್ ಅನ್ನು ನಾವು ಇಲ್ಲಿ ಕಾಣಬಹುದು.

ಇದು ಕಪ್ಪು ಬಣ್ಣದಿಂದ ಟೈರ ಗಳು ಕಭೊಡಿ೯ ನಲ್ಲಿ ಮೇಲೆ ಇಟ್ಟಿದಾರೆ ಮತ್ತು ಬ್ರೌನ್ ಕಲರಿನಿಂದ ತುಂಬಿದೆ.

ಮೇಲೆ ಮತ್ತು ಬ್ಲೂ ಕಲರ್ ಮತ್ತು ವೈಟೂ ಶೀ ಶೀಟ್ಗಳನ್ನ ಹೊದ್ದಿಸಿದ್ದಾರೆ.

ಪಕ್ಕದಲ್ಲಿಯೆ ಮತ್ತು ನೀಲಿ ಬಣ್ಣದ ಪೇಪರ್ ಒಂದು ಕಾಣುತ್ತಿದೆ ಇದರಲ್ಲಿ ತುಂಬಾ ತರ್ಕಾರಿಗಳು ಇದ್ದಾವೆ.

ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ ನಾಲ್ಕು ಮಂದಿ ಕುಂತಿದ್ದಾರೆ.

ಒಬ್ಬ ವ್ಯಕ್ತಿಯು ಬೈಕನ್ನು ಓಡಿಸಿಕೊಂಡು ಹೋಗುತ್ತಿದ್ದಾನೆ.

ಇದರ ಮುಂದಗಡೆ ಸಣ್ಣ ಪುಟ್ಟ ಬೊಂಬೆಗಳು ಕಾಣುತ್ತಿದ್ದಾವೆ.

ಇದು ಒಂದು ಮೈದಾನವಾಗಿದೆ ಇಲ್ಲಿ ಹುಲ್ಲು ಚೆನ್ನಾಗಿ ಬೆಳಕೊಂಡ್ ಬೆಳೆದುಕೊಂಡಿದೆ.

ಇದರ ಮುಂದೆ ಆಟೋ ಗಳು ನಿಂತಿದ್ದಾವೆ.

ಇದು ಬಿಳಿ ಮತ್ತು ಹಸಿರು ಬಣ್ಣದಿಂದ ಕೂಡಿದೆ.

ಕೆಲವೊಬ್ಬ ವ್ಯಕ್ತಿಗಳು ಗಾಡಿಯ ಮೇಲೆ ನಿಂಟ್ಸಿ ಕುಳಿಕೊಳ್ಳುತ್ತಿದ್ದಾರೆ.

ಮತ್ತೂ ಕರೆಂಟು ಕಂಬ ಒಂದು ಇದೆ ಮತ್ತು ಮರ ಇದೆ --

ಪಕ್ಕದಲ್ಲೇ ಬಟ್ಟೆ ಅಂಗಡಿ ಇದೆ ಮತ್ತು ಕಾಲೇಜಿನ ಮುಂದಗಡೆ ಗಾಡಿಗಳು ನಿಂತಿದ್ದಾವೆ.

ಅಕ್ಕ ಪಕ್ಕ ಗ ಮ ಮರ ಗಿಡಗಳು ಇದ್ದಾವೆ.

ಮತ್ತೆ ಇದ ಇಲ್ಲಿ ಬ್ರೌನ್ ಕಲರ್ನ ಲೇಬಲ್ಲನ್ನು ಹಾಕಲಾಗಿದೆ.

ಇಲ್ಲಿ ಮೂರನೇ ಮಹಡಿಯ ಮೇಲೆ ಹಲವಾರು ಜನಗಳು ನಿಂತು ನೋಡುತ್ತಿದ್ದಾರೆ.

ಮತ್ತು ಬಿಳಿ ಬಣ್ಣದ ಬಟ್ಟೆಯೊಂದು ಹಾಕಿದ್ದಾರೆ.

ಕೆಲವು ಮಂದಿ ಕುಂತಿದ್ದಾರೆ ಕೆಲವು ಮಂದಿ ನಿಂತಿದ್ದಾರೆ.

ಇಲ್ಲಿ ಕೆಲವೊಮ್ಮೆ ವ್ಯಕ್ತಿಗಳು ಎಕ್ಸರ್ಸೈಜ್ ಅನ್ನು ಮಾಡುತ್ತಿದ್ದಾರೆ.

ಇಲ್ಲಿ ಮರ ಗಿಡಗಳು ತುಂಬಾ ಇದ್ದಾವೆ.

ಮತ್ತು ಕರೆಂಟು ಕಂಬವೊಂದು ಕಾಣುತ್ತಿದೆ ಅದರಲ್ಲಿ ವೈರ ಗಳು ಕಾಣಿಸುತ್ತಿದ್ದಾವೆ.

ಇಲ್ಲಿ ಕಂಬಿಯನ್ನು ಹಾಕಿ ಅವನ್ನು ಕೂಡ ಹಾಕಿದ್ದಾರೆ.